ಅದನ್ನು ಒಂದೊಂದು ಕಲರ್ ಅಲ್ಲಿ ಇದ್ದಾವೆ ಬ್ಲೂ ರೆಡ್ ವೈಟ್ ಬ್ಲ್ಯಾಕು ಪಿಂಕು ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೇ ಫಾರ್ಮಲ್ ಸಲ್ಲುನು ಅದುನ್ನ ಹಾಕಬಹುದು ಸಾಟ್ಸ್ ನು ಅಲ್ಲಿ ಇದಾವೆ ಹಾಕೊಳೋದಿಕ್ಕೆ ಬಾಯ್ಸ್ ಗೆ .

ಈ ಚಿತ್ರದಲ್ಲಿ ನಾವೇನು ನೋಡಬಹುದಾ ಅಂದ್ರೆ ಇದೊಂದು ಸ್ವೀಟ್ ಶಾಪ್ ತರ ಇದೆ ಕೆಳಗಡೆ ಒಂದ್ ರೋ ಅಲಿ ವೆರೈಟಿ ವೆರೈಟಿ ಆದ ಕರದ ವಸ್ತುಗಳನ್ನು ಇಟ್ಟಿದ್ದಾರೆ.

ಅಲ್ಲೊಂದು ಪಿಲ್ಲರ್ ಲೈಟ್ ಸ್ಟ್ರೀಟ್ ಪಿಲ್ಲರ ನ್ನು ಹಾಕಿದ್ದಾರೆ ದೂರದಲ್ಲಿನು ಸ್ಟ್ರೀಟ್ ಪಿಲ್ಲರ್ಸ್ ಎಲ್ಲಾನು ಗಿಡಗಳೆಲ್ಲವೂ ಕಾಣುಸ್ತಾ ಇದವೆ ಈ ಚಿತ್ರದಲ್ಲಿ.

ಒಂದು ದೊಡ್ಡದು ಒಂದು ಚಿಕ್ಕದು ಎಲ್ಲಾನು ಒಂದು ಲೈನ್ ಆಗಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಲೈಟಿಂಗ್ಸ್ ನು ಹಾಕಿದ್ದಾರೆ ಅದನ್ನು ನೋಡಕ್ಕೆ ಫೋಕಸ್ಸು ಚೆನ್ನಾಗ್ ನೀಟಾಗಿ ಕಾಣುಸ್ತಾ ಇದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ರೋಡ್ ಆಯ್ತೆ ರೋಡಲ್ಲಿ ಎಲ್ಲ ಮನುಷ್ಯರು ಹೋಗ್ತಾ ಬರ್ತಾ ಇದ್ದಾರೆ ಆಟೋ ಗಾಡಿಗಳು ಬಗ್ಲಿಗೆ ಶಾಪಿಂಗ್ ಬಿಲ್ಡಿಂಗ್ಸ್ ಎಲ್ಲವನ್ನು ಈ ಚಿತ್ರದಲ್ಲಿ ನಾವು ನೋಡಬಹುದು.

ಅಲ್ಲಿ ಒಂದು ಚಿಕ್ ಚಿಕ್ ಬೌಲ್ಸ್ ಗಳಿ ಊಟ ಅದುಕ್ಕೆ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವೇನ್ ನೋಡಬಹುದು ಅಂದ್ರೆ ಇಲ್ಲೊಂದು ಮನೆ ಇದೆ ಆ ಮನೆ ಎಂಟ್ರೆನ್ಸ್ಗೆ ತುಂಬಾ ಚೆನ್ನಾಗಿ ನೀಟಾಗಿ ಫ್ಲೋರಿಂಗ್ ಮಾಡಿದ್ದಾರೆ ಸ್ಟೆಪ್ಸ್ ಇದ್ದಾವೆ ಬದ್ಲಿಗೆ.